ಕ್ರಿಕೆಟ್ ಕ್ರೀಡಾಂಗಣದ ರೀತಿಯಲ್ಲಿ ಇದು ಒಂದು ಕ್ರಿಕೆಟ್ ಕ್ರೀಡಾಂಗಣ ಇಲ್ಲಿ ಒಬ್ಬ ವ್ಯಕ್ತಿ ಬ್ಯಾಟ್ ಅನ್ನು ಹಿಡಿದು ಹೊಡೆಯುತಿದ್ದಾನೆ ಈ ವ್ಯಕ್ತಿ ಬಾಲ್ ಅನ್ನು ಹಿಂದಿನಿಂದಲು ಕುಳಿತಿದ್ದಾನೆ. ನೋಡಲು ತುಂಬಾ ದೊಡ್ಡದಾಗಿ--